c ಮತ್ತು c ನಲ್ಲಿ ಅರೇಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು160 ಅರೇ ಎಂದರೇನು
ಅರೇ ಯನ್ನು ಡಿಕ್ಲೇರ್ ಮಾಡುವ ಬಗೆ ಅರೇ ಯ ಇನಿಶಿಯಲೈಸೇಶನ್ ಅರೇ ಗೆ ಉದಾಹರಣೆಗಳು ನಾವು ಕೆಲವು ಸಾಮಾನ್ಯವಾಗಿ ಆಗುವ ಎರರ್ ಗಳನ್ನೂ ಅವುಗಳ ಪರಿಹಾರವನ್ನೂ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1104 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಅರೇ ಗೆ ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
ಅರೇ ಎಂಬುದು ಡೇಟಾ ಅಥವಾ ಒಂದೇ ರೀತಿಯ ಡೇಟಾ ಟೈಪ್ ನ ಅಂಶಗಳ ಸಂಗ್ರಹವಾಗಿದೆ
ಅರೇ ಯ ಇಂಡೆಕ್ಸ್ ಸೊನ್ನೆಯಿಂದ ಪ್ರಾರಂಭವಾಗುತ್ತದೆ
ಮೊದಲನೇ ಡೇಟಾ ಸೊನ್ನೆ ಇಂಡೆಕ್ಸ್ ನಲ್ಲಿ ಇರುತ್ತದೆ
ಅರೇಗಳಲ್ಲಿ ಮೂರು ವಿಧ
ಒಂದೇ ಆಯಾಮದ ಅರೇ ಎರಡು ಆಯಾಮದ ಅರೇ ಮತ್ತು ಬಹು ಆಯಾಮದ ಅರೇ ನಾವು ಈ ಟ್ಯುಟೋರಿಯಲ್ ನಲ್ಲಿ ಒಂದು ಆಯಾಮದ ಅರೇ ಯ ಬಗೆಗೆ ಚರ್ಚೆ ಮಾಡಲಾಗುವುದು
ಒಂದು ಆಯಾಮದ ಅರೇ ಯನ್ನು ಡಿಕ್ಲೇರ್ ಮಾಡುವುದು ಹೇಗೆಂದು ನೋಡೋಣ
ಇದರ ಸಿಂಟ್ಯಾಕ್ಸ್ ಹೀಗಿದೆ ಡೇಟಾ ಟೈಪ್ ಅರೇ ಯ ಹೆಸರು ಮತ್ತು ಅರೇಯ ಸೈಸ್ ಉದಾಹರಣೆಗೆ ಇಲ್ಲಿ ನಾವು ಐದು ಎಲಿಮೆಂಟ್ ಗಳ ಸ್ಟಾರ್ ಎಂಬ ಇಂಟಿಜರ್ ಅರೇ ಯನ್ನು ಡಿಕ್ಲೇರ್ ಮಾಡಿದ್ದೇವೆ
ಸ್ಟಾರ್ ಅರೇ ಯ ಇಂಡೆಕ್ಸ್ ಸೊನ್ನೆಯಿಂದ ಆರಂಭವಾಗಿ ನಾಲ್ಕರವರೆಗೆ ಇರುತ್ತದೆ
ನಾವು ಅರೇ ಯ ಡಿಕ್ಲೇರೇಶನ್ ಅನ್ನು ನೋಡಿದೆವು
ಈಗ ನಾವು ಅರೇ ಯನ್ನು ಇನಿಶಿಯಲೈಸ್ ಮಾಡುವುದನ್ನು ನೋಡೋಣ
ಇದಕ್ಕೆ ಸಿಂಟ್ಯಾಕ್ಸ್ ಹೀಗಿದೆ160 ಡೇಟಾ ಟೈಪ್ ಅರೇ ಯ ಹೆಸರು ಸೈಸ್ ಈಸ್ ಈಕ್ವಲ್ ಟು ಎಲಿಮೆಂಟ್ಸ್ ಉದಾಹರಣೆಗೆ ಇಲ್ಲಿ ನಾವು ಇಂಟಿಜರ್ ಅರೇ ಸ್ಟಾರ್ ಮತ್ತು ಅದರ ಸೈಸ್ ಮೂರು ಎಂದು ಡಿಕ್ಲೇರ್ ಮಾಡಿದ್ದೇವೆ
ಅರೇ ಯ ಎಲಿಮೆಂಟ್ ಗಳು ಒಂದು ಎರಡು ಮತ್ತು ಮೂರು
ಇಲ್ಲಿ ಸ್ಟಾರ್ ನ ಇಂಡೆಕ್ಸ್ ಸೊನ್ನೆಯಿಂದ ಎರಡರವರೆಗೆ ಇರುತ್ತದೆ
ಈಗ ಉದಾಹರಣೆಗಳನ್ನು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ
ಹಾಗಾಗಿ ಅದನ್ನು ಓಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು arrayಸಿಎ ಎಂದು ಗಮನದಲ್ಲಿಡಿ
ಈ ಪ್ರೊಗ್ರಾಮ್ ನಲ್ಲಿ ನಾವು ಅರೇಯಲ್ಲಿ ಇಡಲಾದ ಎಲಿಮೆಂಟ್ ಗಳ ಮೊತ್ತವನ್ನು ಕಂಡುಹಿಡಿಯುತ್ತೇವೆ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ನಾವು ಸ್ಟಾರ್ ಎಂಬ ಅರೇಯನ್ನು ಸೈಸ್ ಮೂರು ಎಂದು ಡಿಕ್ಲೇರ್ ಮಾಡಿ ಇನಿಶಿಯಲೈಸ್ ಮಾಡಿದ್ದೇವೆ
ಅರೇಯ ಎಲಿಮೆಂಟ್ ಗಳು ನಾಲ್ಕು ಐದು ಮತ್ತು ಆರು
ನಂತರ ನಾವು ಸುಮ್ ಎಂದು ಒಂದು ಇಂಟಿಜರ್ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ನಾವು ಅರೇಯ ಎಲಿಮೆಂಟ್ ಗಳನ್ನು ಕೂಡಿಸಿ ಮೊತ್ತವನ್ನು ಸುಮ್ ನಲ್ಲಿ ಇಡುತ್ತೇವೆ
ನಾಲ್ಕು ಇಂಡೆಕ್ಸ್ ಸೊನ್ನೆಯಲ್ಲಿರುತ್ತದೆ ಐದು ಇಂಡೆಕ್ಸ್ ಒಂದರಲ್ಲಿರುತ್ತದೆ ಮತ್ತು ಆರು ಇಂಡೆಕ್ಸ್ ಎರಡರಲ್ಲಿರುತ್ತದೆ ಎಂಬುದನ್ನು ಗಮನದಲ್ಲಿಡಿ
ನಂತರ ನಾವು ಸುಮ್ ಅನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಅನ್ನು ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ arrayಸಿಎ o ಅರ್ರೇ ಜಿಸಿಸಿ ಸ್ಪೇಸ್ ಅರೇ ಡಾಟ್ ಸಿ ಸ್ಪೇಸ್ ಹೈಫನ್ ಒ ಅರೇ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು array ಡಾಟ್ ಸ್ಲ್ಯಾಶ್ ಅರೇ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಇಲ್ಲಿ ಔಟ್ ಪುಟ್ ಹೀಗೆ ತೋರಿಸುತ್ತದೆ ಥೆ ಸುಮ್ ಇಸ್ 15 ದ ಸಮ್ ಈಸ್ ಫಿಫ್ಟೀನ್ ಈಗ ಕೆಲವು ಸಾಮನ್ಯ ಎರರ್ ಗಳನ್ನು ಮತ್ತು ಅವುಗಳನ್ನು ಸರಿಪಡಿಸುವ ವಿಧಾನವನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಲೈನ್ ನಂಬರ್ ನಾಲ್ಕರಲ್ಲಿ ಕರ್ಲಿ ಬ್ರಾಕೆಟ್ ಅನ್ನು ಬಿಡುತ್ತೇವೆ ಎಂದೆಣಿಸಿ
ಸೇವ್ ಅನ್ನು ಒತ್ತಿ ಈಗ ಏನಾಗುತ್ತದೆ ಎಂಬುದನ್ನು ನೋಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡೋಣ
ನಾವು ಒಂದು ಎರರ್ ಅನ್ನು ನೋಡಬಹುದು
ಇನ್ವಾಲಿಡ್ ಇನಿಶಿಯಲೈಜರ್ ಆಂಡ್ ಎಕ್ಸ್ಪೆಕ್ಟೆಡ್ ಐಡೆಂಟಿಫೈಯರ್ ಒರ್ ಬ್ರ್ಯಾಕೆಟ್ ಬಿಫೋರ್ ನ್ಯೂಮೆರಿಕ್ ಕಾನ್ಸ್ಟಂಟ್
ಇನ್ವ್ಯಾಲೀಡ್ ಇನಿಶಿಯಲೈಸರ್ ಎಂಡ್ ಎಕ್ಸ್ಪೆಕ್ಟೆಡ್ ಐಡೆಂಟಿಫೈರ್ ಆರ್ ಬ್ರಾಕೆಟ್ ಬಿಫೊರ್ ನ್ಯುಮರಿಕ್ ಕಾಂಸ್ಟಂಟ್
ಏಕೆಂದರೆ ಅರೇ ಗಳನ್ನು ಕರ್ಲಿ ಬ್ರಾಕೆಟ್ ನ ಒಳಗೆ ಮಾತ್ರ ಇನಿಶಿಯಲೈಸ್ ಮಾಡಬೇಕು
ಪ್ರೊಗ್ರಾಮ್ ಗೆ ಹಿಂತಿರುಗಿ
ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಲೈನ್ ನಂಬರ್ ನಾಲ್ಕರಲ್ಲಿ ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಈಗ ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡೋಣ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡೋಣ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ನಾವು ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಕೆಲವು ಕೋಡ್ ಅನ್ನು ಬದಲಾಯಿಸುತ್ತೇನೆ
ಮೊದಲು ನಿಮ್ಮ ಕೀ ಬೋರ್ಡ್ ನಲ್ಲಿ Shift Ctrl ಮತ್ತು S ಕೀಗಳನ್ನು ಒಮ್ಮೆಗೇ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ ಸೇವ್ ಅನ್ನು ಒತ್ತಿ
ಹೆಡರ್ ಫೈಲ್ ಅನ್ನು iostreamಐ ಒ ಸ್ಟ್ರೀಮ್ ಎಂದು ಬದಲಾಯಿಸೋಣ
ಈಗ ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಸೇರಿಸಿ
ಅರೇ ಯ ಡಿಕ್ಲೇರೇಶನ್ ಮತ್ತು ಇನಿಶಿಯಲೈಸೇಶನ್ c ನಲ್ಲಿಯೂ ಅದೇ ರೀತಿ ಇರುತ್ತದೆ
ಹಾಗಾಗಿ ಇಲ್ಲಿ ಏನನ್ನೂ ಬದಲಾಯಿಸುವ ಅಗತ್ಯವಿಲ್ಲ
ಈಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬದಲು ಸಿಔಟ್ ಸ್ಟೇಟ್ಮೆಂಟ್ ಟೈಪ್ ಮಾಡಿ
ಫಾರ್ಮ್ಯಾಟ್ ಸ್ಪೆಸಿಫೈರ್ ಮತ್ತು ಬ್ಯಾಕ್ ಸ್ಲ್ಯಾಶ್ ಎನ್ ಅನ್ನು ಡಿಲೀಟ್ ಮಾಡಿ ಈಗ ಕೊಮ್ಮ ಅನ್ನು ಡಿಲೀಟ್ ಮಾಡಿ ಎರಡು ಓಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಇಲ್ಲಿ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡಿ
ಪುನಃ ಎರಡು ಓಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ ಮತ್ತು ಡಬಲ್ ಕೋಟ್ಸ್ ನ ಒಳಗೆ ಬ್ಯಾಕ್ ಸ್ಲ್ಯಾಶ್ ಎನ್ ಅನ್ನು ಟೈಪ್ ಮಾಡಿ
ಈಗ ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಕಂಪೈಲ್ ಮಾಡಲು g arrayಸಿಪಿಪಿ o array1ಜಿ ಸ್ಪೇಸ್ ಅರೇ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಅರೇ ಒನ್ ಎಂದು ಟೈಪ್ ಮಾಡಿ
arrayಸಿಎ ಅರೇ ಡಾಟ್ ಸಿ ಫೈಲ್ ನ ಔಟ್ ಪುಟ್ ಪಾರಾಮೀಟರ್ ಅನ್ನು ಉಳಿಸಿಕೊಳ್ಳಲು ಇಲ್ಲಿ ನಾವು ಅರ್ರೇ1 ಅರೇ ಒನ್ ಎಂದು ಟೈಪ್ ಮಾಡಿದ್ದೇವೆ
ಈಗ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು array1ಡಾಟ್ ಸ್ಲ್ಯಾಶ್ ಅರೇ ಒನ್ ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ
ಥೆ ಸುಮ್ ಇಸ್ 15 ದ ಸಮ್ ಈಸ್ ಫಿಫ್ಟೀನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಇದು ನಮ್ಮ ಸಿ ಕೋಡ್ ನಂತೆಯೇ ಇರುವುದನ್ನು ನಾವು ಗಮನಿಸಬಹುದು
ಈಗ ನಾವು ಇನ್ನೊಂದು ಸಾಮಾನ್ಯ ಎರರ್ ಅನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಲೈನ್ ನಂಬರ್ ಏಳರಲ್ಲಿ ಸ್ಟಾರ್ ಒನ್ ಸ್ಟಾರ್ ಟು ಮತ್ತು ಸ್ಟಾರ್ ಥ್ರೀ ಎಂದು ಟೈಪ್ ಮಾಡುತ್ತೇನೆ ಎಂದೆಣಿಸಿ
ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೇನೆ
ಮೊದಲಿನಂತೆ ಕಂಪೈಲ್ ಮಾಡೋಣ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡೋಣ
ನಾವು ಅನಿರೀಕ್ಷಿತ ಔಟ್ ಪುಟ್ ಅನ್ನು ಪಡೆಯುತ್ತೇವೆ
ಏಕೆಂದರೆ ಅರೇ ಯ ಇಂಡೆಕ್ಸ್ ಸೊನ್ನೆಯಿಂದ ಆರಂಭವಾಗುತ್ತದೆ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಅರೇ ಯ ಇಂಡೆಕ್ಸ್ ಒಂದರಿಂದ ಆರಂಭವಾಗಿರುವುದನ್ನು ನೋಡಬಹುದು
ಹಾಗಾಗಿ ಇದು ಎರರ್ ಕೊಡುತ್ತಿದೆ
ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಸೊನ್ನೆ ಒಂದು ಎರಡು ಎಂದು ಟೈಪ್ ಮಾಡಿ ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡೋಣ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡೋಣ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ನಮ್ಮ ಸ್ಲೈಡ್ ಗೆ ಹಿಂದಿರುಗೋಣ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ಅರೇ ಗಳು ಒಂದು ಆಯಾಮದ ಅರೇ ಯನ್ನು ಡಿಕ್ಲೇರ್ ಮಾಡುವುದು
ಒಂದು ಆಯಾಮದ ಅರೇ ಯನ್ನು ಇನಶಿಯಲೈಸ್ ಮಾಡುವುದು
ಉದಾಹರಣೆಗೆ intಇಂಟ್ ಸ್ಟಾರ್ ಥ್ರೀ ಈಸ್ ಈಕ್ವಲ್ ಟು ಫೋರ್ ಫೈವ್ ಸಿಕ್ಸ್ ಅರೇಯ ಎಲಿಮೆಂಟ್ ಗಳನ್ನು ಕೂಡಿಸುವುದು ಉದಾಹರಣೆಗೆ ಸುಮ್ ಈಸ್ ಈಕ್ವಲ್ ಟು star0ಸ್ಟಾರ್ ಝೀರೋ ಪ್ಲಸ್ star1ಸ್ಟಾರ್ ಒನ್ ಪ್ಲಸ್ star2ಸ್ಟಾರ್ ಟು
ಅರೇ ಯ ಎಲಿಮೆಂಟ್ ಗಳ ಡಿಫರೆನ್ಸ್ ಅನ್ನು ಕಂಡುಹಿಡಿಯಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು spoken tutorialorgnmeict ಇಂಟ್ರೋ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು